ಇದು ಎಲೆಕ್ಟ್ರಿಕ್ ಶಾಪ್ ಆಗಿದೆ. ಎಲೆಕ್ಟ್ರಿಕ್ ಶಾಪ್ ಹೆಸರು ಬಂದು ಶ್ರೀ ರವಿ ಎಲೆಕ್ಟ್ರಾನಿಕ್ಸ್ ಅಂತ ಇದೆಹಾಗೆ ಸೈಡ್ನಲ್ಲಿ ಬೋರ್ಡ್ ಹಾಕಿದ್ದಾರೆ.

ಹಾಗೆ ಡೋರ್ ನ ಎಲೆ ಕೂಡ ಕಾವೇರಿ ಎಲೆಕ್ಟ್ರಿಕಲ್ಸ್ ಅಂತ ಬರ್ದಿದ್ದಾರೆ ಈ ಸೈಡಿನಲ್ಲಿ ಒಂದು ಮೀಟರ್ ಬಾಕ್ಸ್ ಇದೆ ಅಲ್ಲಿ ಸೈಡಿನಲ್ಲಿ ಬ್ಲೂ ಕಲರ್ ನಲ್ಲಿ ಬರ್ದಿದ್ದ--

ಇದೊಂದು ಫೋಟೋವನ್ನು ತೆಗೆದ ಕ ಹಾಗೆ ಇದೆ ಬಿಳಿ ಕಲರ್ ನ ಹೂವುವನ್ನು ಒಬ್ಬ ಹುಡುಗ ಹಿಡಿದುಕೊಂಡು ಫೋಟೋವನ್ನು ತೆಗೆದಿದ್ದಾನೆ ಹಾಗೆ ಅವ ಸೈಡಿನಲ್ಲಿ ಮರಗಿಡಗಳಿವೆ.

ಹಾಗು ಮರದಿಂದ ಬಿದ್ದಂತ ಎಲೆಗಳು ಸಹ ಕೆಳಗಡೆ ಇದ್ದಾವೆ ಈ ಸೈಡಿನಲ್ಲಿ ಗ್ರೀನ್ ಗ್ರೀನ್ ಆಗಿ ಎಲೆಗಳು ಇವೆ ಈ ಸೈಡಿನಲ್ಲಿ ಕೊಳ ಗ್ರೀನ್ ಆದ ಎಲೆಗಳು ಇವೆ.

ಇದೊಂದು ಕುರಿಯ ಫಾರ್ಮ್ ಆಗಿದ್ದು ಇದರಲ್ಲಿ ಹಲವಾರು ಕುರಿಗಳು ಮೇಯುತ್ತಾ ಇದೆ ಹಾಗು ಸೈಡ್‌ನಲ್ಲಿ ಮರಗಿಡಗಳು ಇವೇ ಹಾಗೆ ಮುರು ಮುರು ನಾಕೈದು ಕುರಿಗಳು ಇ ಸೈಡ್‌ನಲ್ಲಿ ಫುಡ್‌ಗಳನ್ನು ತಿನ್ನುತ್ತ ಇದ್ದಾವೆ.

ಇದರಲ್ಲಿ ಎರಡು ಕತ್ತೆಗಳು ಕಾಣಸ್ತಿದವ್ ಹಾಗೆ ಮುಂದಗಡೆ ಒಂದು ಅವುಕೆ ಹೋಗಬಾರದಂತ ಗೋಡೆಗಳನ್ನು ಹಾಕಿದಾರೆ ಅದು ಬಿಳಿ ಕಲರಿ ನಲ್ಲಿ ಹಾಗೆ ಸೈಡಿ ನಲ್ಲಿ ಮಣ್ಣ ಇದೆ.

ಹಾಗೇ ಈ ಟೀಚರ್‌ ಒಬ್ಬರು ಕಾಣಿಸ್ತಾ ಇದ್ದಾರೆ ಹಾಗೂ ಸೈಡಿ ನಲ್ಲಿ ಮರಗಿಡಗಳು ಇವೆ ಹಾಗೂ ಮಧ್ಯದಲ್ಲಿ ಮಕ್ಕಳು ಕೂತಿದ್ದಾರೆ ಆಕಡೆ ಮುಖ ಮಾಡಿ ಒಂದು ಹುಡುಗಿ ಕೂತಿದೆ ಹಾಗೇ ಎರಡು ಹುಡುಗರು ಓಡಿಕೊಂಡು ಬರುತ್ತಿದ್ದಾರೆ ಸೈಡಿ ನಲ್ಲಿ.

ಹಾಗೆ ಎರಡು ಗ್ಲಾಸ್‌ ಗಳನ್ನು ಇಟ್ಟಿದ್ದಾರೆ.

ಇದು ಒಂದು ರೋಡ್‌ ಆಗಿದ್ದು ರೋಡಿನ ಪಕ್ಕದಲ್ಲಿ ಒಂದು ಆಟೋ ಕೂಡ ಹೋಗ್ತಾ ಇದೆ ಅದರ ಹಿಂದೆ ಇನ್ನೊಂದು ಆಟೋ ಹೋಗ್ತಾ ಇದೆ.

ಇದು ಒಂದು ಪಾರ್ಕಿನ ರೋಡ್‌ ಆಗಿದ್ದು ಪಾರ್ಕಿನ ರೋಡನ್ನು ಕಲ್ಲಿನಿಂದ ಕಟ್ಟಿದಾಗಿದೆ ಹಾಗೇಯೇ ಒಬ್ಬ ವ್ಯಕ್ತಿಯು ಅದರಿಂದ ಬರುತ್ತಿದ್ದಾನೆ ಹಾಗೆ ಸೈಡ್‌ನಲ್ಲಿ .

ಇಲ್ಲಿ ಒಂದು ಹೂವಿನ ಅಂಗಡಿ ಆಗಿದ್ದು ಹೂ ಹೂವಿದೆ ಆ ಹೂವು ಕೆಂಪು ಮತ್ತು ಅರಶಿಣ ಮತ್ತು ಬಿಳಿ ಕಲರಿನ ಹೂವಾಗಿದೆ ಮತ್ತೆ ಈ ಸೈಡಿನಲ್ಲಿ ಒಂದು ಶೊಕೆಶ ಇದೆ ಶೊಕೆಶನ ಮುಂದಗಡೆ --

ಇದೊಂದು ಪ್ಲಬರ್ ಕೆಲಸ ಮಾಡತ್ತ ಇದ್ದಾನೆ ಹಾಗು ಅರ್ಶನ ಕಲರಿನ ಟೊಪ್ಪಿ ಹಾಕಿದ್ದಾನೆ ಕೈಗೆ ಹ್ಯಾಂಡ್ ಗ್ಲೋಸ್ ಹಾಕಿದ್ದಾನೆ ಹಾಗೆ ಒಂದು ಪೈಪ್ ಅನ್ನು ಹಿಡಿದುಕೊಂಡು ಅದನ್ನು ಬೋಟಿ ನಿಂದ ಟೈಟ್ ಮಾಡತ್ತ ಇದ್ದಾನೆ.

ಅದರ ಒಳಗಡೆ ತುಂಬಾ ಬ್ಯಾಗ್‌ ಇದೆ ಹಾಗೇ ಮೇಲುಗಡೆ ಎರಡು ಪ್ಯಾನ್‌ ಗಳಿವೆ ಹಾಗೆ ಒಬ್ಬ ಬ್ಲಾಕ್‌ ಟೀ ಶರ್ಟ್‌ ಹಾಕಿ ನಿಂತಿದ್ದಾನೆ ಹಾಗೆ ಒಬ್ಬ ವೈಟ್‌ ಶರ್ಟ್‌ ಹಾಕಿ ನಿಂತಿದ್ದಾನೆ ಹಾಗೆ ಅವನು ಬ್ಯಾಗ್ ಸಹ ಧರಿಸಿದ್ದಾನೆ ಮುಂದುಗಡೆ ಹಿಂದುಗಡೆ ಫುಲ್‌ ಬುಕ್‌ ಗಳು ಇವೆ.

ಇದೊಂದು ಪಾರ್ಕ್ ಆಗಿದ್ದು ಪಾರ್ಕಿ ನಲ್ಲಿ ತುಂಬಾ ಜನ ಕೂತಿದ್ದಾರೆ ಅದರ ಸೈಡಿ ನಲ್ಲಿ ಬಿಲ್ಡಿಂಗ ಇದೆ ಹಾಗೆ ಒಂದು ಸೈಕಲ್ ಕೂಡ ನಿಲ್ಲಸಿದ್ದಾರೆ ಹಾಗೆ ಸೈಡಿ ನಲ್ಲಿ ಪುರಾ ಹುಲ್ಲುಗಳಿವೆ ಹಾಗೆ --

ಹಾಗೇ ಗ್ರೀನ್‌ ಕಲರ್‌ ಎಲೆ ಕೂಡ ಇದೆ ಈ ಸೈಡಿನಲ್ಲಿ ಒಂದು ಹೆಂಗಸು ಇದ್ದಾಳೆ ಹಾಗೇ ಹೋಗಲಿಕ್ಕೆ ಕಾರ್ಪೇಟ್‌ ಸಹಾ ಹಾಕಿದ್ದಾರೆ.